ವಟ ಆ ಬ್ರಿಜ್ ನು ಒಳ್ಳೆ ಇದು ಅದ. ಮತ್ತು ರಸ್ತೆ ಮಾಡಿದರೆ. ಆ ರಸ್ತೆ ಮೇಲೆ ಹೋಗುವಂತಹ ವಾಹನಗಳ ಚನ್ನಾಗಿ ಓಡಾತಿದ್ದವ್.

ಬ್ಯಾಂಕಿ ಗೆ ಹೋಗಿ ವಹ್ ಬ್ಯಾಂಕ್ ನಲ್ಲಿ ನಿಲ್ಲುವಂತಹ ಒಂದು ಸ್ಥಳ ಅಹ್ ತಪ್ಪ್ಯಾದ.

ನಮ್ಮಗೆ ಯಾವಾಗ್ ಬೇಕ್ ಆವಾಗ ಹನ್ನೆರಡು ಇಪ್ಪತ್ನಾಕ್ ತಾಸು ಹೋದ್ರು ನಮ್ಮಗ್ ದುಡ್ಡ ಸಿಗತ್ತೆ ಏ.ಟಿ.ಎಮ್. ದಲ್ಲಿ.

ತಾ ಮಾಡತಾರಂದ್ರೆ ಕಾರದಪು ಕಾರ ಕಾರದ ಪೌಡರ್ ಮತ್ತ ಅಹ್ ಉಳ್ಳಿಗಡ್ಡಿ --

ಬಹಳ್ ಒಳಗಡೆ ತೊಗೊಂಬ ಬರುದ್ರಿಂದ ಸರಿ ಆಗಾಂಗಿಲ್ಲ. ಅವೆಲ್ಲಾ ತಿಳಿಕೊಳ್ಳವಂತ ಧ್ಯಾನ --

ಈ ಹೊಳಿ ಇದ್ದಿದ್ರಿಂದ ಏನ್ ಅದ್ ಅಂತರ್ಜಲ ವಿವಾಹ ಜಾಸ್ತಿ ಜಾಸ್ತಿ ಆಗ್ತದ.

ಒಳ್ಳೆ ಎ.ಸಿ. ರೂಂ ನು ಮಾಡಿರ್ತಾರ ಮತ್ತು ಡೈನ್ನಿಂಗ್ ಟೇಬಲ್ ಕುತ್ತಕೊಳ್ಳಿಕ್ಕ ಆಸನಗಳು ಇದು ಇದ--

ಅಹ್ ಹಡಗ್ ಸಮುದ್ರದಲ್ಲಿ ಅದ್. ಸಮುದ್ರದಿಂದ ಇನ್ನು ಒಂದ್ ಸ್ಥಳದಲ್ಲಿ ಇನೊಂದ ಸ್ಥಳಕ್ಕ ಹೊಲಿಕ್ ಬಾರಿ ಅನುಕೂಲತೆ ಮಾಡ--

ಮತ್ತು ಮೀನುಗಾರರಿಗೆ ಅಂತ್ಲು ಬಾರಿ ಅನುಕೂಲ ಅದ್ ಇದರಿಂದ ಎಲ್ಲಾರಿಗ ಅನುಕೂಲ ಆತದ್.

ಇದು ಅಥವಾ ಯಾವಾಗೆ ಆಗ್ಲಿ ದೇವ ದೇವಸ್ಥಾನಕ್ ಹೋದಾಗ ನಮ್ಮ ಒಳ್ಳೆ ಅಹ್ ಮನಸ್ಸು ಒಳ್ಳೆದಾಯತ್ತದ.

ಮದನವಾಡಿ ಹೋಗಕ್ ಹಾವು ಕರೆಂಟ್ ಉತ್ತಪಾದನೆಗೆ ಆ ಕರೆಂಟ್ಗೆ ಇನೊಂದು ಕರೆಂಟ್ ಕೊಟ್ಟಾಗ ಈ ಕರೆಂಟ್ ಚಾಲು ಆತು ಶಾಕೊತ್ಪನಾ ಕೇಂದ್ರ ಅಂತ ಹೇಳ--

ಅಹ್ ಮತ್ತು ಇವ್ ಗಿಡಗಳನ ಹಚ್ಚ್ಯಾರಲಾ ಅದ್ರಲ್ಲಿ ಜನ ನಿತ್ತರ್ ತಳಗಿ ನೆಲ ಹಸಿ ಹಾಸ್ಯರ್.